ಎ_ಟಿ_ಎಂ ಬಾಜೂದಲ್ಲಿ ಒಂದು ದುಖಾನ್ ಇದೆ ಮುಚ್ಚಿದೆ.

ಮತ್ತು ಇಲ್ಲಿ ಒಂದು ಕೂಲ್ ಡ್ರಿಂಕ್ಸ್ನ ರೆಡ್ ಕಲರ್ ನ ಒಂದು ಕಾಣಿಸುತ್ತಿದೆ ಮತ್ತು--

ಮರ ಗಿಡಗಳನ್ನು ಹಚ್ಚ ಹಸರವಾದ ಮರ ಗಿಡಗಳನ್ನು ಕಾನುಸುತ್ತದೆ ಈ ಮರ ಗಿಡಗಳನ್ನೆಲ್ಲ --

ಇದರ ಬಾಜುದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅಂತ ಕಾಣಿಸುತ್ತಿದೆ ಮತ್ತು ಮುಂದ್ಗಡೆ--

ಅನಿಕ್ಸ್ ಮಾಡುವ ವಿವಿಧ ರೀತಿ ವಸ್ತುಗಳನ್ನು ಇಕ್ಕಿದ್ದಾರೆ.

ಹಚ್ಚಾ ಹಸಿರಿನಿಂದ ಕಾಣುತ್ತಿದೆ ಮತ್ತು ವಿವಿಧ ರೀತಿಯ ಹಿಂದುಗಡೆ ವಿವಿಧ ರೀತಿಯ ಬಹಳಷ್ಟು ಹಚ್ಚು ಹಸಿರಿನಿಂದ ಮರಗಿಡಗಳನ್ನು ಕಾಣುತ್ತಿದೆ.

ಮತ್ತು ಒಂದು ಕಂಬ ಕಾಣುತ್ತಿದೆ ಮತಲ್ಲಲ್ಲಿ ವೈರ್ ಅನ್ನು ಕಾಣುತ್ತಿದೆ.

ಇಲ್ಲಿ ಒಂದು ಬೋರ್ಡನ್ನು ಕಾಣ್ತದೆ ಬೋಡಿನ ಮೇಲೆ ಬೆ ವನ್ ಅಕ್ಷರಗಳನ್ನು ಬರೆದಿದ್ದಾರೆ ಮತ್ತು ಒಂದು ಟೇಬಲ್ ಕಾಣುತ್ತಿದೆ.

ಗೋಡೆ ಇದೆ ಅ ಗೋಡೆಯ ಮೇಲೆ ಎರಡನೇ ಸುಲ್ತಾನ ಬಾದಶಾ ಗೋಲಿ ಅಂತ ಬರೆದಿದ್ದಾರೆ ಮತ್ತು ಹಿಂದಗಡೆ ಬಂದು ಒ--

ಮತ್ತು ಇಲ್ಲಿ ಮುಂದ್ಗಡೆ ಒಂದು ಶಾಲೆಯ ತರ ಮನೆ ವನ್ನು ಇದೆ ಮತ್ತು ಅಲ್ಲಿ ಬೈಕ್ಸ್ ಗಳನ್ನು ಕಾಣಿಸುತ್ತಿದೆ.

ಮತ್ತು ಇಬ್ಬರು ಪಂಡೀತರನ್ನು ಇದ್ದಾರೆ ಮತ್ತು ಇಲ್ಲಿ ಬಾಜುದಲ್ಲಿ ಹೊಗೆಯ ಹೊನ್ನು ಹೊಂಟಿದೆ ಮತ್ತು ಅಲ್ಲಿ ಮುಂದುಗಡೆ --

ಸ್ವಲ್ಪದಲ್ಲಿ ನೀರನ್ನು ನಿಂತಿವೆ ಮತ್ತು ಅದರ ಮುಂದ್ಗಡೆ ಹಚ್ಚು ಹಸಿರಿನಿಂದ ಮರಗಿಡಗಳನ್ನು ಕಾಣಿಸುತ್ತಿದ್ದೆವೆ.

ಈ ಭಾವಚಿತ್ರದಲ್ಲಿ ಇದು ಒಂದು ಬಸ್‌ ಸ್ಟ್ಯಾಂಡ್ ಕಾಣಿಸುತ್ತಿದೆ ಈ ಬಸ್‌ ಸ್ಟ್ಯಾಂಡಿನ್ ಒಳಗಡೆ ವಿವಿಧ ರೀತಿಯ ಕೂಡುವ ಚೇರ್ಸ್ ಗಳನ್ನು ಇವೆ ಮತ್ತು ಮುಂಭಾಗದಲ್ಲಿ. --

ಮತ್ತು ತೆಳಗಡೆ ಒಬ್ಬಕಿ ಹೆಣ್ಣುಮಗಳನ್ನು ಕುಂತಿದ್ದಾಳೆ ಮತ್ತು ಇಲ್ಲಿ ಮುಂದುಗಡೆ ಕನ್ನೋಡಿಗಳನ್ನು ಕಾಣಿಸುತಿದ್ದೇವೆ ಮತ್ತು ಮೇಲ್ಗಡೆ ಲೈಟ್ಸ್ ಗಳನ್ನು ಕಾಣಿಸುತಿದ್ದೇವೆ.

ಇದು ಒಂದು ಚಸ್ಮಾ ದುಕಾನ್ ಇದೆ ಈ ಚಸ್ಮಾದ ದುಕಾನಿನಲ್ಲಿ ಒಂದು ಟೇಬಲ್ ಇದೆ ಆ ಟೇಬಲ ಲ್ಲಿ ಒಬ್ಬ ಮನುಷ್ಯ ಕುಂತಿದ್ದಾನೆ.

ಇಲ್ಲಿ ಎರಡು ಟೇಬಲ್ ಗಳನ್ನು ಇವೆ ಆ ಟೇಬಲ್ಲಿನ ಸುತ್ತಾಮುತ್ತಲು ಚೇರ್ಸ್ ಗಳನ್ನು ಇವೆ.

ಇಲ್ಲಿ ಮತ್ತು ಮತ್ತೊಂದು ಟೇಬಲ್ ಇದೆ ಇಲ್ಲಿ ಬಾಜು ದಲ್ಲಿ ಒಂದೆ ಚೇರನ್ನು ಇಕ್ಕಿದ್ದಾರೆ ಮತ್ತು ಗೋಡೆ ಮೇಲೆ ವಿವಿಧ ರೀತಿಯ ಮೀನ ಗಳಿಂದ--

ಈ ಭಾವಚಿತ್ರದಲ್ಲಿ ಇದು ಒಂದು ಪೇಂಟಿನ ದುಖಾನ್ ಇದೆ.

ಮತ್ತ ಅದರಗ್ ಬಹಳಷ್ಟು ಸಾಮಾಸ್ಸ್ ಗಳನ್ನು ಕಾಣಿಸುದೆ.

ಚೇರ್ಸ್ ಗಳನ್ನು ಇವೆ ಬಹಳಷ್ಟು ಚೇರ್ಸ್ ಗಳನ್ನು ಇವೆ ಮತ್ತು ಒಂದು ಫೋಟೋ ಫ್ರೇಮ್ ಇದೆ ಅದಕ್ಕೆ ಹಾರವನ್ನು ಹಾಕಿದ್ದಾರೆ.